ಒಂದು ಟೇಬಲ್ ಇದೆ ಗ್ಲಾಸ್ ಇದೆ ಡಿಸ್ಕ್ ಕೂಡ ಇದವೆಡೋರ್ ಇದೆ.

ಇಲ್ಲಿ ಒಂದು ಕಲ್ಲಿನಲ್ಲಿ ಮಾಡಿರೊತರದು ಒಂದು ಇದೆ ಅದ್ರ ಮುಂದಗಡೆ ಒಂದು ಬೊರ್ಡ ಇದೆ ಅದರ ಒಲ್ಗಡೆ ಎಸುಕ್ರಿಸ್ತನ್‌ ಶಲುಬೆ ಇದೆ.

ಶೋ ಗಿಡಗಳ್ನ ಮಾಡಿದ್ದಾರೆ ಸೂಕ್ತ ಸರ್ಕಲ್ ತರ ಮಾಡಿದ್ದಾರೆ.

ಮುಂದೆಗಡೆ ಒಂದು ಶೋ ಗಿಡಗಳು ಇದ್ದಾವೆ ಕಾಂಪೋಡೆ ಗೇಟ್ ಇದೆ ಮತ್ತೆ ಗೇಟ್ ಕ್ಲೋಸ್ ಕ್ಲೋಸ್ ಆಗಿದೆ ಕೆಸರಿನ ಶಿರಬೆ ಇದೆ ಅಲ್ಲಿ.

ಸಲಕಿ ಅಕ್ಬಿತ್ತಿದರೆ ಬಿಲ್ಡಿಂಗ್ ಅಯ್ತೆ ಮರದ ಟೇಬಲ್ ಆಯ್ತೆ ಮತ್ತೆ ಕಬ್ಬನದು ಇದು ಆಯ್ತೆ.

ದೊಡ್ಡ ದೊಡ್ಡ ಬಿಲ್ಡಿಂಗ್ ಗೊಳ್ ಇದಾವೆ ಚೀಲಗೊಳ್ ಇದಾವೆ.